ಈ ಚಿತ್ರದ ಈ ಚಿತ್ರಣವು ರಾಣಿ ಅಬ್ಬಕ್ಕ ದೇವಿ ಯವರ ಒಂದು ಪ್ರತಿಮೆ ಆಗಿದೆ .

ಈ ಚಿತ್ರಣದಲ್ಲಿ ಒಂದು ಮೀನು ಮೀನುಗಾರಿಕೆ ಮೀನುಗಾರಿಕೆ. ಮೀನನ್ನು ಹಿಡಿದುಮೀನನ್ನು ಹಿಡಿದು ತಂದು ತೂಕ ಮಾಡಿ ಅವನ್ನು ಬೇರೆಯವರಿಗೆ ಮಾಡುತ್ತಿರುವ ದೃಶ್ಯ ಕಾಣುತ್ತದೆ ಇಲ್ಲಿ ಮೂರು ಜನ ಮೀನನ್ನು ಹಿಡಿದು--

ಈ ಚಿತ್ರ ದಕ್ಷಿಣ ಕನ್ನಡದ ಆಳ್ವಾಸ ನ ಒಂದು ಆಳ್ವಾಸ್ ನ್ ಒಂದು ಚಿತ್ರಣವಾಗಿದೆ ಆಳ್ವಾಸ್ ನ ಭರತನಾಟ್ಯ ಎಂಬ ಪ್ರತಿಮೆಯನ್ನ ನಿಲ್ಲಿಸಿ --

ಇದು ಮಂಗಳೂರು ಯೂನಿವ ಮಂಗಳೂರು ವಿಶ್ವವಿದ್ಯಾಲಯದ ಒಂದು ಚಿತ್ರಣವಾಗಿದೆ ಮಂಗಳೂರು ಕಾಲೇಜು ವಿಶ್ವವಿದ್ಯಾಲಯ ಕಾಲೇಜು ಮಂಗಳೂರು ಸ್ಥಾಪನೆ ಆಗಿದ್ದು ಸಾವಿರದ ಎಂಟ್ನೂರ ಅರುವತ್ತ ತೊಂಬತ್ತರಲ್ಲಿ ಸ್ಥಾಪನೆ ಆಗಿದ್ದು ಹಳೇ ಕಾಲದ ಮನೆಗಳ ರೀತಿಯಲ್ಲಿ ವಿದ್ಯಾಲಯಗಳಿವೆ.

ಇದು ಇದು ಒಂದು ಆಂಧ್ರ ಬ್ಯಾಂಕ್ ನ ಒಂದು ಚಿತ್ರಣವಾಗಿದ್ದು ಅದರ ಪಕ್ಕದಲ್ಲಿ ಒಂದು ಎಟಿಎಂ ಕೂಡ ಇದೆ ಅಂದರೆ ಬ್ಯಾಂಕಿನ ಮುಂದೆ--

ಈ ಚಿತ್ರಣದಲ್ಲಿ ಒಂದು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಕಾಣುತ್ತಿದೆ. ಮಕ್ಕಳು ಆಡುವ ನೀರಿನ ಗೇಮ್ಸ್ ಇದೆ ಸುತ್ತಲೂ ಗಿಡ ಮರಗಳು ಗಾರ್ಡನ್ --

ಅಕ್ಕಪಕ್ಕದಲ್ಲಿ ಚಿಕ್ಕ ಚಿಕ್ಕ ಬಿಲ್ಡಿಂಗ್ ಗಳು ನೀರಿನ ಆ ಸ್ವೀಮಿಯಿಂಗ್ ದೊದ್ದವರು ಚಿಕವರು ಆಟವಾಗುತ್ತಿದರೆ .

ಈ ಚಿತ್ರಣವು ಒಂದು ದೇವಸ್ಥಾನದ ಒಂದು ಚಿತ್ರಣವಾಗಿದೆ. ದೇವಸ್ಥಾನದ ಮುಂದೆ ಎಲ್ಲರು ಪೂಜೆಗೆ ಬೇಕಾಗಿರುವಂತ ಸಾಮಾಗ್ರಿಗಳನ್ನು ಮಾರ್ಕೆಟ್ ಇನಲ್ಲಿ ದೇವಸ್ಥಾನದ ಮುಂದೆ ಕೂತಿಕೊಂಡು ಎಲ್ಲರೂ ನೀನೇ --

ಇದು ಮ ಇದು ಒಂದು ಮದುವೆಯ ಒಂದು ಅರತಕ್ಷತೆಯ ಚಿತ್ರಣವಾಗಿದೆ ಎಲ್ಲರು ಈ ಆರತಕ್ಷತೆಗೆ ಡೆಕೋರೇಷನ್ ಎಲ್ಲ ಮಾಡುತ್ತಿದ್ದಾರೆ ಮುಂಚೆಯಲ್ಲ ಬಫೆ ಸಿಸ್ಟಮ್ ಇರುತ್ತಿತ್ತು ರಿಲೇಶನ್ ಚೇರ್ ಹಾಕಿದ್ದಾರೆ.